ಬಟ್ ಎಲ್ಲಾ ಸೌಂಡ್ ಹಿಂಗ್ ಎಲ್ಲಾ ಸ್ಕ್ರೀನ್ ಒಳ್ಳೆ ರೀತಿ ಕಾಂತದ ಸೌಂಡ್ ತಂಕಾ ಸೌಂಡ್ --

ಮತ್ ಇಲ್ಲಲ್ಲ ಕ್ವಾಲಿಟಿ ಚಲೋ ಇರ್ತಾವ ಮತ್ ಡಿಸ್ಕೌಂಟ್ ಮಾಡಿ ಕೊಡ್ತರ್ ರೊಕ್ಕ ಹಿಂಗೆಲ್ಲ ಸಾಮಾನ್ ಹೇಂಡ್ರ್ ತಗೋಲ್ಡ್ ಇತ್ತಂ --

ಅಲ್ಲಿ ಮ್ಯಾಗ್ ಹೇಂಡ್ರ್ ಗುಡಿ ಜಾತ್ರೆ ಆಗಿರ್ಲಿ ಅಮಾಸಿ ಈ ಟೈಮ್ ಗೆಲ್ಲ ಆ ಮ್ಯಾಗ್ ದೀಪ ಹಚ್ತಾರೆ ದೀಪ ಅಂದ್ರೆ ಬೆಂಕಿ ಹಚ್ತಾರೆ.

ಬರಕವನ್ನಾಗಿರ್ಲಿ ಇವೆಲ್ಲಾನು ಕಾಂತವು ಸುತ್ತ ಮುತ್ತ ಇಲ್ಲಿ ನಾಲಕ್ಕು ತರ ಮ್ಯೂಲ್ ಆದವು ಬಟ್ ಯಲ್ಲಾ ಕಡೆ ನಿತ್ ನೋಡಿದ್ರ ಯಲ್ಲಾ ಕಾಂತದ್.

ವಾರದ ಆದ್ರೆ ಒಂದೊಂದ್ ಬಿದ್ದವ ಒಂದೊಂದ್ ಬಿದ್ದಿಲ್ಲ ಅದೇ ಬೀಳ್ಬಾರದು ಅಂತ ಹಂಗೆ ಕಂಟಿನ್ಯೂ ಮಾಡಕ್ ಹತ್ತರ ಒಂದ್--

ಮತ್ ಅವ್ರ ಮಕ್ಕಳ್ ಸಲುವಾಗಿ ಈ ತರ ಕಟ್ಸಿದ್ ಅದಾವ ಮತ್ --

ಇನ್ ಇಂಥಲ್ಲಿ ಸೂಟಿಂಗ್ ಗಳು ಆಯವೂ ಬಹಳ ಶೂಟಿಂಗ್ ಆಗ್ಯಾವ.

ಇಲ್ಲಿ ಸ್ವಲ್ಪ ಓಲ್ಡ್ ಮೋಡ್ ಓಲ್ಡ್ ಆದ ಟಾಕೀಸ್ ಆದ್ರೆ ಸೌಂಡ್ ಅದು ಚಲೋ ಆಗಿ ಕೇಳಿಸ್ತದ.

ಆಹ್ಹ್ ಇಲ್ ಹ್ಯಾಂಗ ಅಂದ್ರ ಇಲ್ಲಿ ಒಂದೊಂದ್ ಚೈ ಒಂದೊಂದ್ ಚಾ ಆಗ್ಲಿ ಕಾಫಿ ಆಗ್ಲಿ--

ಫ್ರೆಂಡ್ಸ್ ಆಗ್ಲಿ ಇಲ್ಲಿಯ ಈ ತರ ಹೋಗ ಕುತ್ ಕುಡೀಬಹುದು. ಆದ್ರ ಬಾರಿ ಮಾಡ್ತಾರಾ ಅಲ್ಲಿ ಕಾಫಿ ಅದಲ್ಲ ಟೀ .

ಫೀಸ್ ಅದ್ ಎಲ್ಲಾ ಜಾಸ್ತಿ ಅದ ಚಲೋ ಅದ ಕಾಲೇಜು ಶಾಂತಿ ನಿಕೇತನ. ಬಟ್ ಶಾಂತಿ ನಿಕೇತನ ಬಿಜಾಪುರ ಒಳಗ್ ಯಾಡ್ ಅದಾವ.

ನಾವ್ ಹಿಂಗ ನಮ್ ತಮ್ಮ ಆಗ್ಲಿ ಅಂತ ಯಾರೋ ತಿರುಗತ್ತೆವೆ ಮತ್ತೆ ನಾವು ಸಾಯಂಕಾಲ ಹೋಗ್--

ತೆವೆ ನಾವು ಅದು ಇದು ವ್ಯಾಯಾಮ ಮಾಡತೇವೆ. ಮಾರ್ನಿಂಗ್ ಇಲ್ಲಾ ಅಂದ್ರು ಸಿಕ್ಕಾಪಟ್ಟೆ ಜನ --

ತೆವೆ ನಮ್ ಫ್ರೆಂಡ್ಸು ಹೋಗ್ಯವೇ ಬಟ್ ಟಿಕೆಟ್ ಎಂಬತ್ತು ನೂರು ನೂರಾ ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗತ್ತೆವೆ.

ಹಿಂಗ್ ಮಾರಾಕ್ ಬರ್ತಾರಲ್ಲ ಅಲ್ಲಿ ತಗೋಳಕ್ಕಿಂತ ಬೆಸ್ಟ್ ಇಲ್ಲೇ ತಗೋಬೇಕ.

ಆದ್ರ ಇಲ್ಲಿ ತಗೋಬೇಕು ಒಳ್ಳೆ ರೀತಿ ಒಳ್ಳೆ ಕ್ವಾಲಿಟಿ ಇಂದ ಕೊಡ್ತಾರ ಇವು ಏನೆ ಆಗ್ಲಿ.

ಸಿದ್ದ್ ಇದ್ದವು ಬಟ್ ಅವ್ರ ಆಲಿ ಸಲುವಾಲಿ ಅವ್ರವ್ರ ಹೆಂಡ್ತಿ ಸಲುವಾಗಿ --